ಹ ನನ್ ಫ್ರೆಂಡ್ಸ್ ಸುಮಾರ್ ಜನ ಇದಾರೆ ಅವರು ಸೆಲ್ಫಿ ತಕ್ಕೊಳೋದು ಅಂದ್ರೆ ಸಿಕ್ಕಾಪಟ್ಟೆ ಕ್ರೇಜ್ ಯಾವಾಗ್ ನೋಡಿದ್ರು ಸೆಲ್ಫಿ ತೆಗ್ದಿ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿ ವ್ ಇರ್ತ್ತರೆ.

ನನ್ ಫ್ರೆಂಡ್ ಹೇಳ್ದ ಇದು ಇಜ್ಜಿ ಯಾಗಿ ಖಾದಿಬಹುದು ಇಡೀ ಎ ಟಿ ಎಮ್ ಎ ತಗೊಂಡು ಹೋಗ್ಬಹುದು ಅಂತ ಬಟ್ ಅಷ್ಟ್ ಗಟ್ಟಿ. --

ನನ್ ಮುಂಚೆ ಮಲ್ಪೆಗ್ ಬಂದಾಗ ಜೆಟ್ಟು ಅದೇ ಬೈಕ್ ತರ ಇರತಲ್ಲ ನೀರ್ ನಾಲ್ ಹೋಗುದು ಜೆಡ್ಸ್ ಜಿ ನ ಏನೋ ಅಂತಾರಲ್ಲ ಅದು --

ಹೋಊ ಇಳ ಮಸೆ ಜಾತ್ರೆ ಆದಾಗ ರಾಮ ಮಂದಿರದಲ್ಲಿಸುಮಾರು ಹ್ಮ್ ಮಾರಾಟಕ್ಕೆ ಎಕ್ಸಿಬಿಷನ್ ಅನ್ನು ಬೆಡ್ ಶೀಟು ಆಮೇಲೆ--

ಇವೂ ಕಲ್ಲೆಲ್ಲ ಕಟ್ಟಿ ಇದೇತರ ಗೋಡೆ ಮಾಡಿತ್ತಾರೆ ಡ್ಯಾಮ್ ಗಳಿಗೆ --